ಈವಾಗೆಲ್ಲ ಹೊರಗೆ ಇಡ್ತಾರಲ್ಲ ಹಾಗೆ ಎಲ್ಲ ಕೂಡ ಹೊರಗೆನೆ ಇವಾಗ. ಹೌದು ಆದ್ರೆ ನಾಮಕರಣ ಕೂಡ ಹೊರಗೆವೆ ಇಡ್ತಾರ ನಮ್ಮಚೆ ಇಲ್ಲಪ್ಪ. ನಮ್ಮಚೆ ಇದೆ ಹಾಗೆ ಕೇಳಿದ್ದು ನಾನು ಕೂಡ.

ಹೌದು ಹೌದು ಆದ್ರು ಚಿಕ್ಕ ಮಗುವನ್ನೆಲ್ಲಾ ಹೊರಗೆ ಕರ್ಕೊಂಡು ಹೋಗುದೆಲ್ಲ safe ಅಲ್ಲ ಅಲ್ಲಾ ಅದು ತುಂಬಾ danger ಅಲ್ವಾ ಹಾ ನಿನ್ನಂತವರಿಗೆಲ್ಲಾ ಅಡುಗೆಯೆಲ್ಲಾ ಮಾಡ್ಲಿಕ್ಕೆಲ ಕಷ್ಟ ಆಗ್ತದಲ್ಲ function ದಿವಸ ಹಾಗೆ ಹೊರಗೆ. ಅದು ಆದ್ರೆ ಹೇಳಿ ಯಾರು ಮಾಡ್ತಾರೆ ಅಡುಗೆ ಈಗ catering ನೋಡುದಲ್ಲ ಮತ್ತೆ ಹಾಗೆ.

ಅದೇ ಹೆಸರೂ ಆ ನೋಡ್ correct ಅಂದ್ರೆ ನಮ್ಮ husband ಮನೆಯವರೇ ಇಡುದಲ್ವಾ ಹೆಚ್ಚಾಗಿ ಹಾಗೆ ಅವರೇ ಅದು discuss ಆಗ್ತಾ ಉಂಟು ಹೆಸರು ಪಟ್ಟಿಗೆ ಎಲ್ಲಾ ಉಂಟು ಹಾ.

ಇಡ್ಲೆ ಬೇಕಲ್ಲಾ ಹ ಅದು ಒಂದು ಅದು ಆ ನಮ್ದು ಹದ್ನಾರ್ನೆ ದಿವಸಕ್ಕೆ ಹಾಕ್ಲಿಕಲ್ವಾ ನಾಳಿದ್ದು fourteen ಗೆ twelve days ಯೇನ ಆಯ್ತು.

ಹ್ಮ್ ನಾವು ಹದ್ನಾರು ದಿವಸಕ್ಕೆ ಇದು ಅಂದ್ರೆ ಭಟ್ರತ್ರ ಎಲ್ಲ ಕೇಳ್ಬೇಕಂತ ಇಲ್ಲ ಇಲ್ಲದ್ರೆ ನಾವು ಪೂಜಾರಿ ಅವರತ್ರ ಹೇಗೆ ಭಟ್ರ್ ಇರ್ತಾರಲ್ಲ ಅವರತ್ರವೇ ಕೇಳಿ ಆ ದಿವಸವೆ ಇಡ್ಬೇಕಲ್ಲಾ ಅದು ಕೇಳ್ಬೇಕು. ಹದ್ನಾರನೆ ದಿವಸ ದಾಟಿದ ಮೇಲೆ ಮಾತ್ರ. ಅದ್ರ ಮೊದಲು ಇಡುದಾದ್ರೆ ಗಳಿಗೆ ಹಾಗೆಲ್ಲ ಕೇಳ್ಬೇಕಂತ ಇಲ್ಲ ಇಡ್ಬಹುದು. ಹ ಹ ಹಾಗೆ ಹಾಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ. ಹೌದು ಹೌದು ಅದು ಹೌದು. ಹಾ ಹಾಗೆ ಊಟ ಎಲ್ಲ ಆಯ್ತಾ? ಹಾ ಊಟ ಎಲ್ಲ ಆಯ್ತು ನಿಮ್ದು ಆಯ್ತಾ?

ಮತ್ತೆ ಇದು ಎಲ್ಲ family ಕರ್ಕೊಂಡು ಬನ್ನಿ ಆಯ್ತಾ. ಸರಿ ಸರಿ ಎಲ್ಲರು ಒಟ್ಟಿಗೆ ಬರುವ. ಹಾ ಮುಂಚಿನ ದಿವಸ ಬಾ ಆಯ್ತಾ ನೀನು.

ಅಲ್ವಾ ಅಡಿಗೆ ಮಾಡ್ಲಿಕ್ಕೆ ಇದ್ರೆ ಮಾತ್ರವಾ ಎಂತವಾ relatives ನವರೆಲ್ಲಾ ಬರುದಿಲ್ವಾ. ಹಾ ಮುಂಚಿನ ದಿವಸವೆ ಕರೆವುದು ಅದಕ್ಕೆಯೇ ಅಡಿಗೆ ಮಾಡ್ಲಿಕ್ಕೆ. ಹೌದಾ ಅದು ಮುಂಚೆ ಆಯ್ತು ಈಗ ಅದೆಲ್ಲ ಇಲ್ಲ ಈಗ ಮುಂಚಿನ ದಿವಸ ಬಂದು ನಾವೆಲ್ಲ ready ಮಾಡಿ ನಾಳೆಗೆ ಎಂತ dress ಹಾಕುದು ಅದೆ ಎಲ್ಲ. ಸರಿ ಬರುವ ಬರುವ ಹಾ ಆಯ್ತು ಖಂಡಿತ ಬರ್ತೇವೆ.

ಹಾ hello ಸೂರಜ್ ಅವ್ರೆ, ನಾನ್ ಅಭಿಷೇಕ್.

ಹಾ ಹೇಗಿದ್ದೀರಾ? ನೆನಪಾಯ್ತಾ?

ಹಾ ಇದು ಮತ್ತೆ ಹೇಗಿದ್ದೀರಾ ಆರಾಮ ಎಲ್ಲ?

ಹಾ ಅದು ತುಂಬಾ ದಿವ್ಸ ಅಯ್ತಲ್ಲ ಮಾತಾಡಿ, ಅದ್ಕೆ call ಮಾಡ್ದೆ.

ಹಾ, ಇದು ಮತ್ತೇನು ಎಲ್ಲ ಮುಗಿತಾ college ಎಲ್ಲ ಮುಗಿತಾ ನಿಮ್ದು?

Diploma ಮಾಡುದಂತ .

ಹೌದ್ ಹೌದ್ computer ಆ ಹೇಗಿದ್ರು computer ಅಂದ್ರೆ ತುಂಬಾ ಆಸಕ್ತಿ ಇದ್ದ ಹಾಗೆ ಇತ್ತು, ಮುಂಚೆ ಇಂದ PU ಇಂದ . ಹೌದ್ ಅದು computer ಸ್ವಲ್ಪಾ easy ಆಗತ್. ಮತ್ತೆ ಇದು ನಾನ್ pharmacy, pharmacy ಮಾಡೋಣ ಅಂತ ಇದ್ದೇನೆ ನಾನು.

ಹಾ, ಅದು ಇಲ್ಲೇ ಉಡುಪಿಯಲ್ಲೇ ಮಾಡೋಣ ಅಂತ ಇದ್ದೀನಿ ಯಾಕೆಂದ್ರೆ ಒಳ್ಳೆ college ಗಳು ಇದ್ದವೆ ಉಡುಪಿಯಲ್ಲಿ ಮತ್ತೆ ಅದು pharmacy course ಅಂದ್ರೆ, ತುಂಬಾ ಜನ ಈಗ ಯಾರು ಅಂತ ತಕೊಳ್ಳುದಿಲ್ಲ ಅಲ್ವಾ? ಮತ್ತೆ ಈಗ ತುಂಬಾ ಬೆಳಿತಾ company ಗಳೆಲ್ಲ ಬೆಳಿತಾ ಉಂಟು ಈಗ.

ಹಾಗಾಗಿ ನಾನು pharmacy ಮಾಡಿದ್ರೆ ಒಳ್ಳೆ companies ಅಲ್ಲಿ ಸಿಕ್ತದೆ ಅಂತ, ಮನೆಯಲ್ಲಿ ಎಲ್ಲ ಮಾತಾಡಿ ಎಲ್ಲಾ ಮನೇಲೆಲ್ಲ ಇಷ್ಟ ಆಗಿದೆ.

ಅದು ನಿಮಗೆ ನಿಮಗೆ ಹೇಗೆ ಅನಿಸ್ತಿದೆ ಪರವಾಗಿಲ್ಲ ಅಲ್ಲಾ pharmacy ಮಾಡಬೋದು ಅಲ್ಲಾ? ನಿಮ್ ಅಣ್ಣ ಯಾರೋ ಮಾಡ್ತಾರೆ ಮೊದ್ಲು ಕೇಳ್ಬಿಟ್ಟಿದ್ದೆ ನಾನು.

ಹಾ ಮತ್ತೆ . ಹೌದೌದು, ಏಕೆಂದ್ರೆ ಅದು ನಾಲ್ಕ್ ವರ್ಷ course ಆಗಿರೋದ್ರಿಂದ ಮಾಡಿದ್ರೆ ಒಳ್ಳೆ company ಯಲ್ ಎಲ್ಲಾ ಸಿಗ್ತದೆ medical shop ಹಾಕ್ಲಿಕ್ಕೆ license ಕೂಡ ಸಿಕ್ತದಲ್ಲ.

ಹಾ ಹೌದು, ಮತ್ತೆ license ಎಲ್ಲಾ ಸಿಕ್ತದೆ ಮತ್ತೆ ಅದಕ್ಕೆ loan ಕೂಡ government ಇಂದನೇ ಸಿಕ್ತದೆ license ಹಾಕ್ಲಿಕ್ಕೆ.

ಆರಾಮ loan loan ಮೇಲೆ license, license ತಗೊಂಡ್ ಮೇಲೆ medical shop ಹಾಕಿ ಮುಂದೆ ಎಲ್ಲಾ ಮುಂದೆ graduation ಕೂಡ ಮಾಡಬೋದಲ್ವಾ ಅದೊಂದು plan ಅಲ್ಲಿ ಇದ್ದೇ. ನಿಮ್ದು diploma ಏನು plan ಇದೆ?

ಅದೇ, networking ಮಾಡಬೇಕು ಅಂತ ಇದ್ದೇನೆ, computer networking . ಹೌದೌದು ಈಗ್ . Three years .

ಅಣ್ಣ ಎಲ್ಲ ನನ್ ಫ್ಯಾಮಿಲಿಯಲ್ಲಿ ಒಂಚೂರ್ ಮಾಡಿದ್ದಾರೆ.

ಹೌದೌದು ಹೌದ್, ಹೌದು ಒಳ್ಳೆ ಒಳ್ಳೆ ಇದನ್ನೇ ಮಾಡಿದ್ದೀರಿ ಬಿಡಿ ನೀವು. ಹಾ ಅಂದ್ರೆ ಸ್ವಲ್ಪ Bangalore ಅಲ್ಲಿ option ಇದೆಯೆಲ್ಲ ನಂಗೆ job ಆಗುದ್. ಹಾ ಹಾ ಹಾ Bangalore ಅಲ್ಲಿ ಹುಡ್ಕುಲಿಕ್ಕೆ ನೋಡ್ತಾ ಇದ್ದೀರಾ?

ಹೌದಾ ನಮ್ cousin ಅಲ್ಲಿದ್ದಾರೆ. ಹೌದು, Bangalore ಅಲ್ಲಿ ನಂಗೂ ಗೊತ್ತಿರೋರು ತುಂಬಾ ಇದ್ದಾರೆ, ಯಾವ್ದು college ಗೆ ಏನಾದ್ರೂ recommend ಬೇಕಾದ್ರೆ ಕೇಲ್ನೋಡಿ ನಾನೂ.

ಒಳ್ಳೆದಾಯಿತು ಮತ್ತೇನ್ ಮೂರೂ ವರ್ಷ course ಅ ಅದು?

ಮೂರೂ ವರ್ಷ ಆದ್ಮೇಲೆ, ಮತ್ತೆ ಏನಾದ್ರು interview attend . ಅದ್ ಅಂದ್ರೆ ಅಲ್ಲೇ ಕೊಡ್ತಾರೆ ಅಂತ ಹೇಳ್ತಾರೆ.

ಇದು salary ಎಲ್ಲ ಹೇಗೆ ಚೆನ್ನಾಗ್ ಸಿಗ್ತದ?

Campus interview ಆದ್ರೆ okay ಒಂದ್ training ಇರ್ತದೆ ಅಂತೆ, ಒಂದು six month .

ಹಾ ಆಮೇಲೆ salary on ಇರುತ್ತೆ ಅಂತ ಹೇಳ್ತಾರೆ training .

ಆ ಉಡುಪಿಯಲ್ಲೇ.

ಹೌದೌದು ನಾನು ಉಡುಪಿಯಲ್ಲೇ ಮಾಡೋಣ ಅಂತ ಇದ್ದೇನೆ, CET ಬರ್ದಿದ್ನಲ್ಲ CET ಅಲ್ಲಿ ಪರವಾಗಿಲ್ಲ ranking ಬಂದಿದೆ.

ಅಲ್ಲೇ ಒಳ್ಳೆ college ಗೆ apply ಮಾಡಿದ್ದೇನೆ, ಸಿಗ್ತ್ ಅಂದ್ರೆ ಆರಾಮಾಗ್ ಹೋಗಿ ಅಲ್ಲೇ , ಹಾ? Seat ಆಗಿದಾ? ಹೌದೌದು ಆ seat ಆಗಿದೆ ಹೋಗಿ ಬರೋದಿದೆ ಮಾತಡ್ಕೊಂಡ್ ಬಂದ್ಮೇಲೆ ಇನೇನು join ಆಗೋದಲ್ಲ. ನಾಲ್ಕು ವರ್ಷ course ಇರ್ತದೆ ಅದು, ವರ್ಷ ಮುಗಿಸಿಕೊಂಡು ಮುಂದೆ ನೋಡೋದು ಅದೇ post graduation ಕೂಡ ಇದೆ ಎರಡ್ ವರ್ಷ ಅದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಏನಾದರೂ ಮಾಡೋಣ ಅಂತ ಇದ್ದೇನೆ ಏನ್ . ಆದ್ಮೇಲೆ two years engineering ಮಾಡ್ಬೋದು.

ಮತ್ತೆ ನಿನ್ ತಮ್ಮ ಹೇಗಿದ್ದಾರೆ? ಮುಗಿತಾ studies ? ಹಾ ಅವ್ರ್ದು ಮುಗೀತು, ಈಗ final year engineering ಮಾಡ್ತಿದ್ದಾನೆ. ಹೌದು okay okay ಹಾ ಹಾ ಹಾ ಹಾ.

ಅಂದ್ರೆ ಸ್ವಲ್ಪ ಆರಾಮ ಅಲ. ಹ ಹೌದೌದು. ಹಾ correct correct , ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರ?

ಏನ್ ರಿತು ಅಷ್ಟ್ busy call ಮಾಡಿದ್ರೆ busy busy busy ಏ ನಮ್ಮ ಅಕ್ಕ ಮಗನಿಗೆ ಈ ಸಲ ಒಂದನೇ classಗೆ join ಮಾಡಿಸಬೇಕು right two education. schemeಅಲ್ಲಿ ಹಾಕಣ private schoolಅಲ್ಲಿ seat ಸಿಕ್ಕಿದರೆ ಅಂದ್ಕೊಂಡಿದ್ದೆ.

ನೋಡುದ್ರೆ onlineಅಲ್ಲಿ update ಮಾಡಿದ್ರೆ Two thousand Twenty Three application ಇದೆ twentieth last date ಅಂತ. openಎ ಆಗ್ತಿಲ್ಲಾ ಅದು ಮತ್ತೆ ವಿಚಾರಿಸಿದರೆ cyber centerಅಲ್ಲಿ ಹೋಗ್ಬಿಟ್ಟು . ಅದು five years backಎ private school ಅವರೆಲ್ಲಾರಿಗೂ stay order ತಂದಿದ್ದಾರೆ .

ಹೊರತು ಹೋಯ್ತು ಅದು ವಿದ್ಯಾ ಸಿರಿ ಇದರಲ್ಲಿ ಬಂದಿದಿದ್ದು .

ಸಿದ್ದರಾಮಯ್ಯ ಅವರದ್ದು government ಅದೇ ಕುಮಾರಸ್ವಾಮಿ ಅವರು ಇದಾಗಿದ್ರಲ್ಲ C.M ಆಗ ಅವರು ಕೆಳಗೆ ಇಳಿದ ತಕ್ಷಣ ತೆಗೆದು ಹಾಕಿದ್ರು ಗೊತ್ತಿಲ್ದಿರಾನೆ. ಅದು ಅಷ್ಟೇನೂ ಗೊತ್ತಾಗ್ಲಿಲ್ಲ but ಇನ್ನೂ online ಅಲ್ಲಿದೆ ಅಂತ ಹೇಳಿದ್ರು. ಮತ್ತೆ ನಿಮಗಿದು ಗೊತ್ತಿದಿಲ್ವಾ actually ಅವಾಗ

private schoolಅಲ್ಲಿ ಓದಬೇಕು ಅಂದ್ರೆ ಎಲ್ಲಾರಿಗೂ financially fit ಇರಲ್ಲ ಅಂತ ಹೇಳ್ಬಿಟ್ಟು.

ಆ ತರದ studentsಗೆ ಅಲ್ಲಿ

ಅದು ಗೊತ್ತಿತ್ತು ದುರ್ಬಲ ಪರಿಸ್ಥಿತಿಯಲ್ಲಿ ದುರ್ಬಲ ವರ್ಗದರಿಗೂ private schoolಅಲ್ಲಿ education ಕೊಡ್ಬೇಕು ಅಂತ.

ಹೌದು ಅದು ಕುಮಾರಸ್ವಾಮಿ C.M ಆದಾಗ್ಲೆ ಅದು ಆ actನ ಇದು ಮಾಡಿರೋದು.

ಆ ಇನ್ನೊಂದ್ ಏನ್ ಗೊತ್ತಾ ಇವಾಗ government school ಇಂದ.

ಒಂದು ಕಿಲೋಮೀಟರು ಒಳಗಡೆನೆ ಯಾವ್ private school ಬರುತ್ತೆ ನೋಡು.

ಆಧಾರ್ cardಅಲ್ಲಿ address near ಯಾವುದ್ ಇದೆಯೋ ಆ school ಗೆ ಮಾತ್ರಾನೇ ಇದ್ದದ್ದು. ಈ scheme ಸ್ವಲ್ಪ ಮುಂದುವರೆದಿದ್ದರೆ ಚೆನ್ನಾಗಿರುತಿತ್ತು ಒಳ್ಳೆ ಒಳ್ಳೆ ಮಕ್ಕಳು ಬೆಳೀತಾ ಇದ್ರು ಬಡವರ ಮಕ್ಕಳಲ್ವಾ. ನಿಜ ನಿಜ ತುಂಬಾ ಇವಾಗ private schoolಅಲ್ಲಿ ಎಷ್ಟೇ ಆದ್ರೂ

ಅಂದ್ರೆ ಎಲ್ಲಾ facilities ಇರುತ್ತೆ but governmentಅಲ್ಲಿ ಎಲ್ಲಾ facility ಇದ್ರೂ use ಮಾಡೋಕ್ ready ಇಲ್ಲ.

but ನಾವು ಓದಾಗ್ಲೆಲ್ಲ government schoolಗಳಲ್ಲಿ but ಅವಾ quality education ಸಿಕ್ತಿತ್ತು . ಹತ್ತನೆ class ಮಾಡುದ್ರು ನಮ್ ಅಪ್ಪ ಅವರೆಲ್ಲಾರೂನು ಒಳ್ಳೆ government ಜಾಬ್ ಒಳ್ಳೆ ಅಮ್ prestige ಒಳ್ಳೆ stage ಇರ್ತಿತ್ತು ಒಳ್ಳೆ knowledge ಇರ್ತಿತ್ತು. ಈಗಲ್ಲಾ scrap ತರ ಆಗ್ಬಿಟ್ಟಿದೆ education. ನಾವೆಷ್ಟು ಕೂರಿಸಿದರೂ ಮಕ್ಕಳಿಗೆ ಇವಾಗ್ ನೋಡು ನಾವ್ ಓದಿದ್ದೀವಿ. ನಮ್ಗೆ ಬೇರೆ ಕಡೆ job ಮಾಡ್ಬೇಕು ಅಂದ್ರೆ ಎಷ್ಟೋ ಇದು. ಆ knowledge ಇರಲ್ಲ ನಮ್ಗೆ ಆ company knowledge ಇರಲ್ಲ.

ನಿಜ ಈಗ ನಾವು ಎಲ್ಲರೂ ಅಷ್ಟೆ ಎಲ್ಲರೂ means ya ಎಲ್ಲರೂ ಅಂದ್ರೆ almost ಎಲ್ರೂ ಹೇಗಾಗಿದೆ ಅಂದ್ರೆ ಅವರ educationನೆ ಬೇರೆ ಅವರ certificateಎ ಬೇರೆ.

ಮಾಡಿರ್ತಾರೆ ಏನೋ work ಮಾಡ್ತಾರೆ. Economics ಮಾಡಿರ್ತಾರೆ ಏನೋ work ಮಾಡ್ತಾರೆ.